ಒಬ್ಬ ಪುರುಷ ಮಾಸ್ಕನ್ನು ಧರಿಸಿದ್ದಾನೆ.

ರಸ್ತೆಯಲ್ಲಿ ಹಲವಾರು ಜನ ನಡೆದು ಹೋಗುದಿದ್ದಾರೆ ಎರಡು ಸ್ಕೂಟಿ ಗಳು ಬರುತಿದೆ.

ಇಲ್ಲಿ ಇಬ್ಬರು ಪುರುಷರು ಕಾಣಿಸುತಿದ್ದರೆ ಮತ್ತು ನಾಲ --

ಈ ಚಿತ್ರದಲ್ಲಿ ಕೋಣದ ಓಟದ ಸ್ಪರ್ಧೆ ನಡಿಯುತಿದೆ ಎಂಬುದು --

ಇಲ್ಲಿ ಹಲವಾರು ಹಡಗುಗಳು ತೀರದಲ್ಲಿ ನಿಂತಿದೆ ಮತ್ತು ಇಲ್ಲಿ--

ಕುಳಿತಿದ್ದಾರೆ ಮತ್ತು ಒಂದು ಕೆಂಪು ಬಣ್ಣದ ಕುರ್ಚಿ--

ಫೋಟೋವನ್ನು ತೆಗೆದುಕೊಳುತಿದ್ದಾರೆ ಮತ್ತು ಇಲ್ಲಿ ಒಂದು --

ಮತ್ತು ಹಲವಾರು ಪುರುಷರು ಸಹ ಕುಳಿತಿದ್ದಾರೆ ಮತ್ತೆ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ.

ಈ ಕೆರೆಯ ಮದ್ಯ ಬಂದು ಸೇತುವೆ ಇದೆ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಲು ಸೇತುವೆ ನಿರ್ಮಾಣ ಮಾಡಿದ್ದಾರೆ.

ಇದರ ಪ್ರತಿಬಿಂಬ ಹಿಂಬದಿಯಲ್ಲಿರುವ ಕನ್ನಡಿಯಲ್ಲಿ ಕಾಣಿಸುತಿದೆ.

ಮತ್ತು ಇದರ ಕಂಪೌಂಡನ್ನು ಬಿಳಿ ಬಣ್ಣದ ನಿರ್ಮಾಣ --